ಈ ಚಿತ್ರದಲ್ಲಿ ನಾವು ನೋಡುತ್ತಿರುವ ಒಂದು ಚಿತ್ರಣವೆಂದಾರೆ ಇದು ಒಂದು ಊಟದ ಹಾಲಿನ ಒಂದು ಒಂದು ಫಾರ್ಮ್ ಹೌಸಿನಲ್ಲಿ ಅಥವಾ ಒಂದು ಬೇರೆಕಡೆ ಒಂದು ಫಂಕ್ಷನ್ ಅರೇಂಜ್ಮೆಂಟ್ ಮಾಡಿದಾಗ ಇದೊಂದು ಮೇಲೆಗಡೆ ಸ್ಕ್ರೀನ್ --

ಸುತ್ತಲು ಸ್ಕ್ರೀನ್ಗಳನ್ನು ಹಾಕಿದ್ದಾರೆ ಮತ್ತೊಂದು ಊಟಕ್ಕೆ ಕುಳಿತಳು ಒಂದು ಅರೇಂಜ್ಮೆಂಟ್ಸ್ ಅನ್ನ ಟೇಬಲ್ ಹಾಕಿ ಮತ್ತೊಂದು ಚೈರ್ಗಳನ್ನು ಹಾಕಿ ಅರೇಂಜ್ಮೆಂಟ್ ಮಾಡಿದ್ದಾರೆ.

ಒಂದು ನೋಟಿಸ್ ಬೋರ್ಡ್ ಒಂದು ಸೂಚನ ಪಲಕಗಳನ್ನು ಅಂಟಿಸಿದ್ದಾರೆ ಒಂದು ಪ್ಯಾರಟ್ ಗ್ರೀನ್ ಒಂದು ಪೇಯಿಂಟ್ಅನ್ನು ಮಾಡಿದ್ದಾರೆ ಹೊಳಗಡೆ ಒಂದು ಒಂದು ಉ ತೆಂಗಿನ ಮರ ಗಿಡ ಹಾಗಿದ್ದು ಸುತ್ತಲು ಗಿಡ ಮರಗಳೆಲ್ಲ ಇವೆ.

ಇ ಚಿತ್ರದಲ್ಲಿ ಕಾಣಿಸುತ್ತಿರುವುದು ಏನೆಂದರೆ ಇದೊಂದು ಮೈಸೂರಿನ ಒಂದು ಚಿತ್ರಣವಾಗಿದ್ದು ಇದೊಂದು ತರಕಾರಿಯೊಂದು ಶೋಪ್ ಒಂದು ತರಕಾರಿವನ್ನು ಅಂಗಡಿಯನ್ನು ನೋಡುತ್ತಿದವಿ ಇಲ್ಲರೂ ಒಂದು --

ಈ ಚಿತ್ರಣದಲ್ಲಿ ನೋಡುತ್ತಿರುವ ಒಂದು ಪ್ರಾಣಿಗಳೆಂದರೆ ಇದು ಒಂದು ಚಿರತೆಯ ಪ್ರಾಣಿ ಇದೊಂದು ಮೈಸೂರಿನ ಚಿತ್ರಣವಾಗಿದೆ ಇದು ಮೈಸೂರಿನ ಒಂದು ಜೂವಿನ ಒಂದು ಚಿತ್ರಣವನ್ನು ನಾವು ನೋಡುತಿದ್ದೇವೆ ಇದು ಮೃಗಾಲಯದ --

ಈ ಚಿತ್ರದಲ್ಲಿ ನಾವು ನೋಡುತ್ತಿರುವುದೆಂದರೆ ಇದು ಮೈಸೂರಿನ ಒಂದು ಚಿತ್ರಣವಾಗಿದೆ ಇದೊಂದು ಕನ್ಫೆಕ್ಷನ್ ಹಾಲಿನ ಇದೊಂದು ಚಿತ್ರವನ್ನು ನೋಡುತ್ತಿದ್ದೇವೆ .

ಈ ಚಿತ್ರಣವಿದು ಒಂದು ಮೈಸೂರಿನ ಒಂದು ಚಿತ್ರಣವಾಗಿದ್ದು ಇದರಲ್ಲಿ ನಾವು ನೋಡುತ್ತಿರುವ ಒಂದು ಚಿತ್ರಣವೆಂದಾರೆ ಇದು ಆ ಇದು ಒಂದು ಜೂ ಅಂದರೆ ಒಂದು ಪ್ರಾಣಿ ಮತ್ತೊಂದು ಪಕ್ಷಿದಾಮಗಳ ಒಂದು ಚಿತ್ರಣದ ರೀತಿ ಕಾಣುತ್ತಿದೆ --